ಇದನ್ನ ಇಲ್ಲಿ ಓಪನ್ ಮಾಡಿ ಒಂದ್ ಸೀರೇನಾ ತೋರಸತ್ತಿದರೆ ಅಲ್ಲಿ ಒಂದಿಷ್ಟು. ಬಟ್ಟೇನಾ ಗಂಟು ಬಂಡಲು ಕೂಡ ಇಲ್ ಇರೋದ್ನ ನೋಡಬಹುದಾಗಿದೆ .

ಸುತ್ತಲಿನ ವಾತಾವರಣದಲ್ಲಿ ಇಲ್ಲಿ ಮೋಡಗಳನ್ನು ಕೂಡ ನೋಡಬಹುದು ಈ ರೀತಿಯಾಗಿ ನೀರು ಹರಿದು ಹೋಗ್ತಾಯಿರೋದನ ಕೂಡ ಇಲ್ಲಿ ನೋಡ್ --

ರೀತಿಯಾದ ಒಂದು ಓಲ್ಡ್ ರೀತಿಯಲ್ಲಿಇದ್ದು ಇಲ್ಲಿ. ಇದನ್ನು ನೋಡಿದಾಗ ಇಲ್ಲಿ ಈ ರೀತಿಯಾಗಿ ನೀರು ಹರಿದು ಹೋಗುತ್ತಿರುವುದನ್ನು ನೋಡಬಹುದು ಇಲ್ಲಿ ಎರಡು ಮರಗಳು ಇದ್ದಾವೆ ಹಾಗೂ ಈ ರೀತಿಯಾಗಿ ನೀರು ಇರುವುದನ್ನು--